ಒಂದು ಕಾರು ಹೋಗುತ್ತಿದೆ ಒಂದು ದೊಡ್ಡ--

ಇಲ್ಲೊಂದು ಬಿರಿಯಾನಿಯನ್ನು ಮಾಡಿದ್ದಾರೆ ಹೋಟೆಲಿನಲ್ಲಿ ಒಂದು ಬಿರಿಯಾನಿ ಇದೆ ಬಿರಿಯಾನಿ ಪ್ಲೇಟ್ ಇದೆ.

ಚಂಬು ಇದೆ ಚರಿಗೆ ಇದೆ ಸಾಂಬರ್ ಇದೆ ಚಪ್ನ ಇದೆ.

ಗೊಂಬೆಗೆ ಬಟ್ಟೆಯನ್ನು ಹಾಕಿದ್ದಾರೆ ರೆಡ್ ಕಲರ್ --

ಓ ಕಪ್ಪಿ ನ ಅಂಗಡಿ ಆಗಿರಬಹುದು ಕಪ್ ಅನ್ನು ಮಾರುತ್ತಿದ್ದಾರೆ ಹಲವಾರು ಕಪ್ಪು ಗಳಿವೆ.

ಒಬ್ಬ ವ್ಯಕ್ತಿ ನಿಂತುಕೊಂಡಿದ್ದಾನೆ ಬೆಡ್ ಅನ್ನು ರೆಡಿ ಮಾಡಿಸುತ್ತಿದ್ದಾನೆ ಅದು ಬೆಡ್ಡಿನ ಅಂಗಡಿ ಆಗಿರಬಹುದು.

ಒಂದರಲ್ಲಿ ಮೀನದ ಮಾರ್ಕೆಟ್ ಅನ್ನು ಇಡಲಾಗಿದೆ.

ಅಲ್ಲಿ ಮೀನದ ಮಾರ್ಕೆಟ್ ಅನ್ನು ಇಟ್ಟಿದ್ದಾರೆ ಅಲ್ಲಿ--

ಸುಲಿದಿರುವ ಮಿಕ್ಕಿ ತೆನೆಯನ್ನು ಕಾಣಿಸುತ್ತೆ ಸಿಪ್ಪೆಯು ಕಾಣಿಸು--

ಇಲ್ಲಿ ಮೈದಾನದಲ್ಲಿ ವಿದ್ಯಾರ್ಥಿಗಳ ವಿದ್ಯಾರ್ಥಿಗಳು ನಿಂತುಕೊಂಡಿದ್ದಾರೆ ಅಲ್ಲಿ--

ನೀರಿನ ನಲ್ಲಿ ಒಂದು ದೋಣಿ ಇದೆ.

ಟೈಟನ್ನು ಹಾಕಿದ್ದಾರೆ ಸಿ_ಸಿ ಕ್ಯಾಮೆರ ವನ್ನು ಅಳವಡಿಸಿದ್ದಾರೆ.

ಅದರಲ್ಲಿ ಗೆ ಬಾಕಲನ್ನು ಹಾಕಿದ್ದಾರೆ ಬೆಳೆ--

ಆಗಿದೆ ಇಲ್ಲಿ ಇಲ್ಲಿ ಚಪ್ಪಲಿ ಅಂಗಡಿಗಳು ಬಾಳ ಕಾಣು--

ಇದು ಒಂದು ಪಾನ್ ಶಾಪ್ ಅಂಗಡಿಯಾಗಿದೆ ಇಬ್ಬರು.